ಹಾಗು ಎದ್ರುಗಡೆ ಒಂದು ದೊಡ್ಡ ಕನ್ನಡಿಯನ್ನು ಕೂಡ ಹಾಕಿದ್ದಾರೆ.

ಇಲ್ಲಿ ಎದ್ರುಡೆ ಒಂದು ದೊಡ್ಡ ಅಂಗಡಿಯೂ ಇದೆ.

ಅಂಗಡಿಯ ಒಳಗಡೆ ಮನೆಗೆ ಉಪಯೋಗವಾಗುವಂತ ತಿನಿಸು ಹಾಗು ಸಾಮಾನುಗಳು ಕೂಡ ಇವೆ.

ಹಾಗೂ ಅವಳ ಎದುರುಗಡೆ ಟೇಬಲ್ ನ ಮೇಲೆ ಒಂದು ಕಂಪ್ಯೂಟರ್ ಕೂಡ ಇದೆ.

ಹಾಗೂ ಒಂದು ಕಡೆ ತಿರುಪತಿ ಹಾಗೂ ಬಸವಣ್ಣನವರ ಫೋಟೋ ವನ್ನು ಕೂಡ ಹಾಕಿದ್ದಾರೆ.

ಅವು ಮೇಲ್ಗಡೆ ಮತ್ತೊಂದು ಬೋರ್ಡ್ನ ಮೇಲ್ಗಡೆ--

ಹಾಗೂ ಎದುರುಗಡೆ ಒಂದು ಜಾಡುವು ಕೂಡಾ ಕಾಣಿಸುತ್ತಿದೆ.

ಹಾಗು ಟೇಬಲ್ನ ಮೇಲೆ ಒಂದು ಕಂಪ್ಯೂಟರ್ ಅನ್ನು ಕೂಡ ಇಟ್ಟಿದ್ದಾರೆ.

ಇಲ್ಲಿ ಎದ್ರುಗಡೆ ನೀರು ರಬಸದಿಂದ ಹರಿಯುತ್ತಿವೆ.

ಸುತ್ತ ಮುತ್ತಲೂ ಗುಟ್ಟ ಬೆಟ್ಟದ ಮೇಲೆ ಮರ ಗಿಡಗಳು ಬೆಳೆದು ನಿಂತಿವೆ.

ಅಂಡಗಿಯ ಒಳಗಡೆ ಒಂದು ಏಣಿಯನ್ನು ಕೂಡಾ ಇಟ್ಟಿದ್ದಾರೆ.

ಅಂಗಡಿಯ ಹಿಂದುಗಡೆ ತುಂಬ ಮರಗಿಡಗಳು ಕೂಡ ಬೆಳೆದು ನಿಂತಿವೆ.

ಅದೇ ರೀತಿಯಾಗಿ ಎರ್ ಎದ್ರುಗಡೆ ಒಬ್ಬ ವ್ಯಕ್ತಿಯು ಕೂಡ ನಿಂತಿದ್ದಾನೆ.

ಮೇಲ್ಗಡೆ ತುಂಬ ಲೈಟ್ಸ್ ಗಳನ್ನು ಕೂಡ ಹಾಕಿದ್ದಾರೆ.

ಹಾಗು ಕಂಪ್ಯೂಟರ್ನ ಎದ್ರುಗಡೆ ಕುರ್ಚಿಯನ್ನು ಕೂಡ ಇಟ್ಟಿದ್ದಾರೆ.

ಅಂಗಡಿಯ ಮೇಲ್ಗಡೆ ಒಂದು ಬೋರ್ಡನ್ನು ಹಾಕಿದ್ದಾರೆ.

ಅದೇ ರೀತಿಯಾಗಿ ಎದುರುಗಡೆ ಬಹಳಷ್ಟು ಕನ್ನಡಿಗಳನ್ನು ಕೂಡ ನೆತು ಹಾಕಿದ್ದಾರೆ.

ಅದೇ ರೀತಿಯಾಗಿ ಎದ್ರುಗಡೆ ಒಂದು ಕನ್ನಡಿಯ ಒಳಗೆ ತಾಮ್ರದ ಬಾಟಲು ಕೂಡ ಕಾಣಿಸುತ್ತಿದೆ.

ಅದೇ ರೀತಿಯಾಗಿ ಸಿಂಕ್ ಗಳು ಕೂಡ ಇವೆ.

ಅಗೋ ಕಬ್ಬಿಣದ ಬೇಲಿಯ ಒಳಗಡೆ ಎರಡು ಪ್ರಾಣಿಗಳು ಕೂಡ ಇವೆ.

ಇಲ್ಲೇ ಎದುರುಗಡೆ ಒಂದು ಕೆರೆಯು ಇದೆ ಕೆರೆಯ ಒಳಗಡೆ ಚಿಕ್ಕ ಚಿಕ್ಕ ಹಾಗೂ ದೊಡ್ಡ ದೊಡ್ಡ ಕಲ್ಲುಗಳು ಕೂಡ ಇವೆ.

ಬೆಟ್ಟದ ಮೇಲ್ಗಡೆ ಹಚ್ಚ ಹಸುರಿನ ಹುಲ್ಲು ಕೂಡ ಬೆಳೆದಿದೆ.

ಒ ಮೈದಾನದ ಸುತ್ತ ಮುತ್ತ ಗಿಡಮರಗಳು ಕೂಡ ಬೆಳೆದು ನಿಂತಿವೆ.

ಅಂಗಡಿಯ ಒಳಗಡೆ ವಿದ್ಯುತ್ ಬಲ್ಬ್ ಅನ್ನು ಕೂಡ ಹಾಕಿದ್ದಾರೆ.

ಹಾಗೂ ಒಳಗಡೆ ತುಂಬಾ ಲೈಟ್ಸ್ ಗಳನ್ನು ಕೂಡ ಹಾಕಿದ್ದಾರೆ.

ಇದು ಒಂದು ಹೋಟೆಲ್ ಆಗಿದೆ ಹೋಟೆಲ್ ಒಳಗಡೆ ಅಡುಗೆ ಪಾತ್ರಗಳನ್ನು ಕೂಡ ಟೇಬಲ್ ನ ಮೇಲ್ಗಡೆ ಇಟ್ಟಿದ್ದಾರೆ.

ದೇವಸ್ಥಾನದ ಒಳಗಡೆ ಒಂದು ಕಬ್ಬಿಣದ ಗಂಟೆಯನ್ನು ಕೂಡ ನೇತು ಹಾಕಿದ್ದಾರೆ.

ಕೆಳಗಡೆ ಟ್ವೆಂಟಿ ಪೋರ್ ಕ್ಯಾರೆಟ್ ಗೋಲ್ಡ್ ಎಂದು ಕೂಡ ಬರೆದಿದ್ದಾರೆ.

ಅದೇ ರೀತಿಯಾಗಿ ದೇವಸ್ಥಾನದ ಪಕ್ಕದಲ್ಲಿ ಬೈಕ್ ಗಳು ಕೂಡ ನಿಂತಿವೆ.

ಇದು ಒಂದು ಬೇಕರಿ ಯಾಗಿದೆ ಬೇಕರಿ ಯ ಒಳಗಡೆ ಗ್ಲಾಸ್ ಒಳಗಡೆ--

ಹಾಗು ಒಳಗಡೆ ಲೈಟ್ಸ್ ಗಳನ್ನು ಕೂಡ ಹಾಕಿದ್ದಾರೆ.

ಡಬ್ಬೆಯ ಒಳಗಡೆ ಬಾದಾಮು ಕಾಜು ಹಾಗು ಕಿಸಮಿಸಿಗಳನ್ನು ಇಟ್ಟಿದ್ದಾರೆ.

ಇದೇ ರೀತಿಯಾಗಿ ಎದ್ರುಗಡೆ ಒಂದು ಅಂಗಡಿಯ ಒಳಗೆ ಒಂದು ಕುರ್ಚಿಯನ್ನು ಕೂಡ ಇಟ್ಟಿದ್ದಾರೆ.